ಇಲ್ಲಿ ಸಾಕಷ್ಟು ಲೈಟುಗಳಿವೆ ಒಂದು ಹಳೆಯ ಗಡಿಯಾರವನ್ನು ಸಹ ಗಮನಿಸಬಹುದು.

ಇಲ್ಲಿ ಅಂಗಡಿಗಳನ್ನು ಸಹ ನೋಡಬಹುದು ಮತ್ತು ಕಪ್ಪು ಬಣ್ಣದ ಗೇಟನ್ನು ಗಮನಿಸಬಹುದು.

ಈ ಚಿತ್ರದಲ್ಲಿ ಒಂದು ಸೇಂಟ್ ಮಾರ್ತಾಸ್ ಹಾಸ್ಪಿಟಲ್ ಅನ್ನು ನಾವು ನೋಡಬಹುದು ಈ ಕಟ್ಟಡವು ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ.

ಮುಂದೆ ಒಂದು ಚಿನ್ನದ ಕಳಸವು ಹಾಗೂ ಒಳಗಡೆ ಗರ್ಭಗುಡಿ ದೇವರನ್ನು ನೋಡಬಹುದು.

ಸುತ್ತ ಮುತ್ತಲು ಸಾಕಷ್ಟು ಗಿಡಗಳು ಮತ್ತು ಲೈಟ್ ಕಂಬಗಳನ್ನು ಗಮನಿಸಬಹುದು.

ಈ ಚಿತ್ರದಲ್ಲಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವುದನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಎರಡು ಮುಂದೆ ಇರುವ ಗೊಂಬೆಗಳನು ನೋಡಬಹುದು ಹಾಗೂ ನೆಲದಲ್ಲಿ ಕಪ್ಪು ಬಣ್ಣದ ಬ್ಯಾಗ್ ಅನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಆಟೋ ಸ್ಟ್ಯಾಂಡ್ ಹಾಗು ಕಾರಿನ ನಿಲ್ದಾಣವನ್ನು ಸಹ ನೋಡಬಹುದು.

ಪಕ್ಕದ ಟೇಬಲ್ ಮೇಲೆ ಒಂದು ನೀರಿನ ಜಗ್ಗಿ ದೆ ಹಾಗೂ ಹಲವು ವಸ್ತುಗಳಿವೆ.

ನೀಲಿ ಬಣ್ಣದ ಎರಡು ಸೋಫಾ ಗಳು ಮತ್ತು ಒಂದು ಮ್ಯಾಟ್ ಅನ್ನು ಸಹ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ಒಂದು ಕೊಠಡಿಯಲ್ಲಿ ಸುತ್ತಲು ಕುಳಿತಿದ್ದಾರೆ.

ಹಿಂಬದಿಯಲ್ಲಿ ಗೋಡೆಗೆ ಒಂದು ಬ್ಯಾನರ್ ಅನ್ನು ಸಹ ಹಾಕಿದ್ದಾರೆ ಪಕ್ಕದಲ್ಲಿ ಪುಸ್ತಕಗಳನ್ನು ಸಹ ನೋಡಬಹುದು.

ಇಲ್ಲಿ ಹಲವಾರು ಜನರು ವ್ಯಾಯಾಮ ಮಾಡುತ್ತಿದ್ದಾರೆ ಮತ್ತು ಒಬ್ಬ ಮಹಿಳೆ ಕುಳಿತಿದ್ದಾಳೆ.

ಈ ಚಿತ್ರದಲ್ಲಿ ಬಿ_ಎಂ_ಎಸ್ ಹಾಸ್ಪಿಟಲ್ ಎನ್ನುವ ಒಂದು ಬೋರ್ಡ್ ಅನ್ನು ಕಟ್ಟಡದಲ್ಲಿ ಹಾಕಿದ್ದಾರೆ.